Trend ಅಲ್ಲಿ ಅಲಾ, ನಿಂಗೆ ಯಾವ mobile ಮೇಲೆ ಇದುಂಟು ಅಂದ್ರೆ.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 Mobile ಅಂದ್ರೆ ನಂಗೆ ಅಷ್ಟು mobile ಬಗ್ಗೆ ಗೊತ್ತಿಲ್ಲ. ನೀನದುಸಾ ವರ್ಷಕ್ಕೊಂದು mobile ತಗೋಳ್ತಿ ಅಲ್ಲಾ? ಹಾಗೆ ನಿನ್ ಹತ್ರ ಕೇಳುವ ಅಂತ phone ಮಾಡಿದ್ದು.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 Mobile ತಕೋಳ್ಬೋದು, ಆದ್ರೆ ನಿಂಗೆ ಎಷ್ಟು range ಒಳಗೆ ಬೇಕು? ನಂಗೊಂದು twenty five.

EMI, EMI cash, ಕೊಡುವಷ್ಟು ದೊಡ್ಡ ಜನ್ರಲ್ಲ ಮಾರ್ರೆ, ದೇವರು ಅಷ್ಟು ಕೊಡ್ಲಿಲ್ಲ ನಮ್ಗೆ EMI ಅಲ್ಲಿ. ಅಂದ್ರೆ ಯಾವ್ದು mobile ತಗೊಳ್ವಾ ಅಂತ? ನೀನು ಹೇಳು.

ಹ್ಮ್, twenty five ಒಳಗಾದ್ರೆ Oppo ಇಲ್ಲಾದ್ರೆ Vivo ತಗೊಳ್ವಾ.

ಹೌದಾ? Vivo ಒಳ್ಳೇ ಇರ್ಬೋದಾ?

ನೀನೀಗ ಯಾವ್ದು use ಮಾಡುದು? ನಂದು ಮುಂಚೆಯಿಂದ Vivo ನೇ change ಮಾಡ್ಲಿಲ್ಲ ಇಷ್ಟೊತನಕ.

ಹಾಗಾದ್ರೆ ನಾನ್ ಅದೇ ತಗೊಳ್ತೇನೆ, ನೀನು ಅಹ್ duty ಗೆ ರಜೆ ಇರುವ time ಗೆ ನಂಗೆ ಹೇಳ್ತಿಯಾ?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

ನೀ ನೀನೆಲ್ಲಿ ತಗೊಳ್ಳುದು? ಉಡುಪಿಗೆ ಬರ್ತೀಯ ಎಂತ?

ಉಡುಪಿ ಅಲ್ಲೇ, ನಿನ್ ಪರಿಚಯದ ಯಾವದಾದ್ರೂ show room ಅಲ್ಲಿ ಹೋಗುವ, EMI ಮಾಡುವಾಂತ.

ಯಾಕಂದ್ರ, down payment ಹಾಕ್ತೇವೆ ಒಂದು seven thousand ತನ್ಕ ಅಹ್ down payment ಕಟ್ತೇನೆ, ಮತ್ತೆ. Down payment ಅದಕ್ಕೆ tension ಇಲ್ಲ, ನಿಂಗೆ zero down payment ನಲ್ಲಿ ಕೂಡ ಆಗ್ತದೆ, mobile ತಕೋಳಿಕ್ಕೆ. ಬೇಡ ಬೇಡ, zero payment ಕೊಟ್ರೆ, ಮತ್ತೆ ಅದು ಕಟ್ಲಿಕ್ಕೆಲ್ಲ ನಂಗೆ problem ಆಗ್ತದೆ. problem ಅಲ್ಲ, ಅದು ಅವ್ರದ್ option ಇರ್ತದಲ್ಲಾ?

ನೋಡು ನೀನಲ್ಲೇ ಹೇಳ್ತಾರೆ ಎಷ್ಟು ಎಷ್ಟು ಅಂತ, ನಾನ್ ಪರಿಚಯ ಇದ್ದವರಲ್ಲಿ ಕರ್ಕೊಂಡು ಹೋಗ್ತೇ. ನಂಗೆ ಸ್ವಲ್ಪ details ಕಳ್ಸ್ತೀಯ ನೀನ್ ಕೇಳಿ?

ಹಾ, ನೀನ್ ಎಂತ Vivo ತಗೋಳ್ತೀಯಾ ಈಗ? ಹೌದು, ನೀನು ನೀನು ಅಹ್. ಏ ನಿಂಗೆ ಯಾವ್ದು interest ಉಂಟು ಅದು ಹೇಳು, ನಾನ್ ಮತ್ತೆ ಹೇಳ್ತೇನೆ ಅದು ಒಳ್ಳೇ ಉಂಟಾ ಇಲ್ವಾ ಅಂತ.

ಹಾ ಇದು ಹಾಗಾದ್ರೆ. ಅಲ ಎಷ್ಟು range ಒಳಗೆ ಬೇಕು ಅಂತ ಹೇಳಿದ್ದು ನೀನು?

ಹ್ಮ್, ಹೇಳ್ತೆ. ಆಗ್ಬೋದಲ್ಲಾ ಹಾಗಾದ್ರೆ ನಿಂಗೆ. ಹಾ ಉಡುಪಿಯಲ್ಲೇ, ಉಡುಪಿಯಲ್ಲೇ. ಯಾಕಂದ್ರೆ EMI ಕಟ್ಟಲಿಕ್ಕೆ ನಂಗೆ ಸುಲಭ ಆಗ್ಬೇಕಲ್ಲ ಹಾಗೆ.

ಆಯ್ತು ಆಯ್ತು, ಹೇಳ್ತೇನೆ ನಿಂಗೆ ಮತ್ತೆ.

ಆಯ್ತು ಹ್ಮ್, ಬೇರೆ ಎಂತಾದ್ರೂ ಬೇಕಿತ್ತಾ ಎಂತ?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 ಬೇರೆನ್ಸ ಬೇಡ, ಅದೇ mobile ನಂಗೆ ಬೇಕಿತ್ತು, ಅಂದ್ರೆ ನಿಮಗೆ ಸ್ವಲ್ಪ mobile ಬಗ್ಗೆ ನಿಮ್ಗೊತ್ತುಂಟಲ್ಲ? ಹಾಗೆ ನಿನ್ ಹತ್ರ ಕೇಳಿದ್ದು, ನೋಡು ಅದೊಂದು details ಕಳ್ಸು.

ಒಂದು half an hour ಲ್ಲಿ ಕಳಿಸ್ತೇ, ಈಗ details, ಮತ್ತೆ ಹೇಳ್ತ್ ಮತ್ತೆ ನೋಡಿ ಹೇಳು, ನೀನು ಯಾವ್ದು mobile ಬೇಕು.

ಶರಣ್ ರೀ ಎಲ್ಲರಿಗೂ, ನಾನ ಹುಬ್ಬಳ್ಳಿಯಿಂದ ಚೈತ್ರಾ ಅಂತ, ನಾನು ಹುಬ್ಳಿನಾಗ engineering ಮಾಡಾಕತೇನಿ. ಇವತ್ತ್ ನಾನ್ ಪ್ರಜಾಪ್ರಬುತ್ವದ ಬಗ್ಗೆ ಒಂದ್ಯಾರಡ್ ಮಾತ್ ನಿಮ್ಗ್ ಹೇಳಾಕ್ ಇಷ್ಟ ಪಡಾಹತಿನಿ, ಪ್ರಜಾಪ್ರಬುತ್ವ ಅಂದ್ರೆ ನಮ್ ಭಾರತ ಮೊದ್ಲು ಬ್ರಿಟಿಷರ ಆಡಳಿತದಾಗ ಇತ್ತ. ಸಾವಿರದ ಒಂಬೈನೂರಾ ನಲವತ್ತೇಳು ಆಗಸ್ಟ್ ಹದಿನೈದಕ್ಕ ಸ್ವತಂತ್ರ ಆತು ಅದು ನಿಮಗ ಎಲ್ಲಾರಿಗೂ ಗೊತ್ತೈತಿ, ಸಾವಿರದ ಒಂಬೈನೂರಾ ಐವತ್ತು ಜನವರಿ ಇಪ್ಪತ್ತಾರಕ್ಕ. ನಮ್ ಭಾರತ ಒಂದ್ ಪ್ರಜಾಪ್ರಬುತ್ವ ರಾಷ್ಟ್ರ ಆತ್, ಪ್ರಜಾಪ್ರಬುತ್ವ ಅಂದ್ರ ನಾವ್ ನಮ್ಮ ನಾಯಕರನ್ನ ನಮ್ಮುನ್ನ ಆಡಳಿತ ಮಾಡುವಂತವರನ್ನ ನಾವ ಸ್ವಂತ ನಮ್ಮ ವಿಚಾರ ವಿಚಾರದಿಂದನ ನಾವು ಆರಿಸುವಂತಹ ಪ್ರಕ್ರಿಯೆ ಆಗೇತಿ. ಪ್ರಜಾಪ್ರಬುತ್ವದಾಗ ನಾವು ಆರಿಸುವಂತಹ ಅಭ್ಯರ್ತಿಗಳ್ ಏನಿರಬೇಕಂದ್ರ, ಅವ್ರು ನಿಷ್ಠಾವಂತರಾಗಿರಬೇಕ್ ಅಂದ್ರ ಪ್ರಾಮಾಣಿಕರಾಗಿರಬೇಕ್ ಮತ್ ವಿದ್ಯಾವಂತರಾಗಿರಬೇಕ್. ಯಾಕಪ್ಪಾ ಅಂತಂದ್ರ ವಿದ್ಯಾವಂತರ್ ಅಂದ್ರ ಅವ್ರೀಗ ಅವ್ರ್ ಏನ್ ಕೆಲಸಾ ಮಾಡ್ಬೇಕ ಅವ್ರ್ ಯಾವ ಜನರ ಅವ್ರನ್ನ ಇಲ್ಲಿಮಟ್ಟಕ್ಕ ತಂದಾರ, ಅವ್ರಿಗೇ ಅವ್ರ್ ಏನ್ ಕೆಲಸಾ ಮಾಡ್ಬೇಕ. ಅದೆಲ್ಲಾ ಅವ್ರ್ ತಿಳ್ಕೊಂಡಿರತಾರ, ಹಾಗಾಗಿ ಅವ್ರು ಜನ್ರಗೋಸ್ಕರ ಕೆಲಸ ಮಾಡ್ತಾರ ತಮ್ಮ ಸಲುವಾಗಿ ತಾವೇನು ಮಾಡ್ಕೊಳಂಗಿಲ್ಲಾ, ಸ್ವಾರ್ಥಿಗಳಾಗಂಗಿಲ್ಲ, ಆಮೇಲೆ ಪ್ರಾಮಾಣಿಕರಾಗಿರ್ಬೇಕ್ ಅಂತಂದ್ರ ಅವ್ರು ತಮ್ಮದ, ತಮ್ ಸಲುವಾಗಿನ ತಮ್ಮ ಅಭಿವೃದ್ಧಿ ನೋಡ್ಕೊಳಂಗಿಲ್ಲಾ, ಅದ್ರ ಬದಲಾಗಿ ದೇಶದ ಅಭಿವೃದ್ಧಿ ಮಾಡ್ತಾರ, ಹಾಗಾಗಿ ನಾವ್ ಪ್ರಾಮಾಣಿಕ ವ್ಯಕ್ತಿಗಳನ್ನ ಆರಿಸಬೇಕ ಮತ್ತ, ನಾವಾರಿಸುವಂತಹ ಅಭ್ಯರ್ಥಿಗಳು ವಿದ್ಯಾವಂತರಾಗಿರಬೇಕ್. ಯಾಕಂತಂದ್ರ ಈಗ ನಾವ್ ಯಾವ್ದ ಒಂದ್ ಕೆಲ್ಸಾ ತೊಗೋಬೇಕ್ ಸರ್ಕಾರಿದ್ದು ಅಂತಂದ್ರ, ನಮಗ ಇಷ್ಟು ನೌಕರಿ ಬರಬೇಕ ಅಂತಂದ್ರ, ನಾವಿಷ್ಟ್ ಕಲತಿರ್ಬೇಕ್ ಅನ್ನೊದು ಇದು ಎಲ್ಲರೂ ಕೇಳ್ತಾರ ಎಲ್ಲಾದ್ರಗೂ ಐತಿ ಅದ್. ಆದ್ರ ನಮ್ಮನ್ನ ಈಗ ನಮ್ಮ ರಾಜಕೀಯ ವ್ಯಕ್ತಿಗಳಿಗಾಗಿ ಯಾರಿಗೂ ಆದ್ರೂ ಅವ್ರಿಗ ಇಷ್ಟ್ ವಿದ್ಯಾರ್ಹತೆ ಇರ್ಬೆಕ್ ಹಂಗ್ ಹಿಂಗ್ ಅಂತ ಏನೂ ರೂಲ್ಸ್ ಮಾಡಿರಂಗಿಲ್ಲಾ. ಅದಕ್ಕ ನಾವ್ ಆರಿಸುವಂತಹ ಅಭ್ಯರ್ಥಿಗಳು ಏನ್ರ ವಿದ್ಯಾವಂತರಾಗಿದ್ರ, ಅವ್ರಿಗೆ ತಿಳವಳಿಕೆ ಇರತೇತಿ ಏನ ಮಾಡಬೇಕು. ನಾನ್, ಈ ದೇಶಕ್ಕ ಏನ ಮಾಡ್ಬೇಕ್, ನನ್ ನನ್ ಈ ಮಟ್ಟಕ್ಕ ತಂದಿರೋ ಜನರಿಗೆ ಏನ್ ಮಾಡ್ಬೇಕ ಅನ್ನೋದ್ ಅವ್ರ ತಿಳ್ಕೊಂಡಿರ್ತಾರ, ಹಂಗಾಗಿ ನಾವ ಆರಿಸುವಂತಹ ಅಭ್ಯರ್ಥಿಗಳೆಲ್ಲ ವಿದ್ಯಾವಂತರಾಗಿದ್ರ, ಅವ್ರ ನಮ್ಮ ಸಲುವಾಗಿ ಕೆಲಸಾ ಮಾಡ್ತಾರ್ ಅನ್ನೋದು ನನ್ನ ಅಭಿಪ್ರಾಯ ಆಗೈತಿ , ಆಮೇಲೆ ಅವ್ರ ಆ ನಾವ್ ನಾವ್ ಆರಿಸುವಂತಹ ಅಭ್ಯರ್ಥಿಗಳ್ ಈಗ ನಮ್ ಕೆಲಸ ಮಾಡ್ತಾರೊ ಇಲ್ವೊ ಅನ್ನೋದು ಅವ್ರ್ನ ನೋಡಿ ನಾವ್ ಅರ್ಥ ಮಾಡ್ಕೊಬೇಕ್. ನಾವು ಈಗ ಆಮಿಷಗಳಿಗೆ ಒಳಗಾಗಿ ಅವ್ರು ನಮ್ಗ ಅದು ಕೊಡ್ತಾರ ಇದು ಕೊಡ್ತಾರ ದುಡ್ಡು ಕೊಡ್ತಾರ ಅಂತ ಹೇಳಿ ಅವ್ರ್ನ ಆರಿಸುದಲ್ಲ, ನಮ್ ದೇಶನ ಅವ್ರ್ ಹೆಂಗ್ ಅಭಿವೃದ್ಧಿ ಮಾಡ್ತಾರ ಅಂತ ವ್ಯಕ್ತಿಗಳನ್ನ ನೋಡಿ ನಾವ್. ವಿಚಾರ ಮಾಡಿ ಅವ್ರ್ನ ಆರಿಸಬೇಕಾಗೇತಿ, ಪ್ರಜಾಪ್ರಭುತ್ವದಾಗ ನಮಗ ಆರ್ ಕರ್ತವ್ಯಗಳಾದಾವು, ಆರ್ ಹಕ್ಕಗಳು ಅದಾವ್, ಹನ್ನೊಂದು ಕರ್ತವ್ಯಗಳು ಅದಾವು. ಅಂದ್ರ ಹನ್ನೊಂದು ಕರ್ತವ್ಯಗಳದಾಗ ನಾವು vote ಅಂದ್ರ ನಾವ್ ಮತ ಚಲಾವಣೆ ಮಾಡ್ತಿವಲ್ಲ ಅದು. ಒಂದು ಕರ್ತವ್ಯ ಅಂತನ ನಾವು ತಿಳ್ಕೋಬೇಕು ಅದನ್ನ ಅವ್ರು ಹಕ್ಕಂತ ಕೊಟ್ಟಾರ, ಆದ್ರ ಅದನ್ನ ನಾವ ಹಕ್ಕು ಅಂತ ತಿಳ್ಕೋಬೇಕು ಯಾಕಂದ್ರ ನಾವು ಭಾರತದಾಗ ವಾಸಾ ಮಾಡ ಹತೀವಿ ಅಂತ ಅಂದ್ರ, ಅದಕ್ಕ ಇರೋದು ಒಂದ ಒಂದ್ proof ಅಂತಂದ್ರ ನಾವು vote ಹಾಕೆವಿ. ಪ್ರತಿ ಐದು ವರ್ಷಕ್ ಒಂದ್ ಸತಿ election ಆದಾಗ ನೀವ್ vote ಹಾಕಿದ್ರು ಮ್ಯಾಲೆ ನೀವ್ ಜೀವಂತ ಅದಿರೋ ಇಲ್ಲೋ ಅನ್ನೋದನ್ನ್ ಲೆಕ್ಕ ತಗೋತಾರ. ಹಾಗಾಗಿ ಎಲ್ರು ಮತ ಚಲಾವಣೆ ಮಾಡ್ಲೆ ಬೇಕು, ನಮ್ಗ ಅದ್ ಕೆಲಸ ಸಿಕ್ಕಿಲ್ಲಾ ಇದ್ ಕೆಲ್ಸಾ ಸಿಕ್ಕಿಲ್ಲಾ ಅಂತ ಹೇಳಿ ನಮ್ಗ್ ನಾವ ದೂರ್ ಕೊಟ್ ನಮ್ಮ ದೇಶಕ್ಕ ನಾವ ಅನ್ಯಾಯ ಮಾಡಾಕ ಹೋಗ್ಬಾರ್ದ. ನಮಗ ಈ ದೇಶದಾಗ ವಾಸಿಸಕಾರೇ ಇದ್ ಈ ದೇಶ ನಮ್ಗೆ ಅನುಕೂಲ ಮಾಡಿ ಕೊಟ್ಟೇತಿ ಅಂತಂದು. ಈ ದೇಶದ ಸಲುವಾಗಿ ನಾವು vote ಹಾಕ್ಲೆ ಬೇಕ್, ಆಮೇಲೆ ನಮ್ ಸುಭಾಷ್ ಚಂದ್ರ ಭೋಸ್ ಅವ್ರು ಒಂದ್ ಮಾತ್ ಹೇಳ್ಯಾರ ಏನ ಅಂದ್ರ, Give me your blood I will give you freedom ಅಂತ ಅಂದ್ರ ನಮ್ ನೀವ್ ನನಗ್ ರಕ್ತ ಕೊಡ್ರಿ, ನಾನ್ ನಿಮ್ಗ್ ಸ್ವತಂತ್ರ ಕೊಡಿಸ್ತಿನಿ ಅಂತ ಅವ್ರ್ ನಮ್ಗ್ ಅವಾಗ ಹೇಳಿದ್ರ್. ಅದ್ರ ನಾವ್ ಈಗ ನಮ್ ದೇಶಾನ ಅಭಿವೃದ್ಧಿ ಮಾಡಬೇಕ್ ಅಂತಂದ್ರ, ರಕ್ತಾ ಏನ್ ಕೊಡ್ಬೇಕಾಗಿಲ್ಲಾ ನಮ್ಮ ಬುದ್ದಿಶಕ್ತಿ ಕೊ ನಮ್ಮ್ ಬುದ್ದಿ ವಿಚಾರ ಮಾಡಿ, ನಾವು ಉತ್ತಮ ವ್ಯಕ್ತಿನ ಆರಸಿದ್ರ ನಮ್ ದೇಶಾನ ಅವ್ರ ಅಭಿವೃದ್ದಿ ಮಾಡ್ತಾರ, ಈಗ ನಾವ್ ನೋಡಿರ್ಬಹುದು ಭಾರತ ಬಾಳ ಅಂದ್ರ ಬಾಳ ಅಭಿವೃದ್ಧಿ ಆಗೇತಿ digital India ಆಗಿರ್ಬಹುದು, ಶಿಕ್ಷಣಕ್ ಮಹತ್ವ ಕೊಡುದಾಗಿರಬಹುದು. ಎಲ್ಲಾನು, ಅವರವರಿಗೆ ತಿಳವಳಿಕೆ ಬರುಹಂಗ ಯಾರು ಬ್ಯಾರೆದವ್ರ್ ಅವ್ರ್ ಬೆರೆದವರ ಮ್ಯಾಲೆ depend ಆಗಲಾರದಂಗ ತಮ್ಮ ತಾವ ಕೆಲಸ ಮಾಡ್ಕೊಳುದನ್ನ. ಎಲ್ಲರ್ನು ತಾವ ತಾವ ಜನರು ಕಲತಾರ, ಅದ city ನಾಗ ಅಷ್ಟ ಅನ್ವಯ ಆಗಿಲ್ಲಾ ಹಳ್ಳಿನಾಗುನು ಅನ್ವಯ ಆಗೇತಿ ಎಲ್ಲರೂ ವಿಚಾರ ಮಾಡ್ತಾರ. ಎಲ್ಲರೂ ಸುಮ್ಮ್ ಸುಮ್ಮನ ತಿಳ್ ತಿಳ್ದಂಗ ಏನು ವಿಚಾರ ಮಾಡಂಗಿಲ್ಲ, ತಮಗ ಏನ್ ಅನಸ್ತೇತಿ ಅದಕ್ ಅವ್ರು preference ಕೊಟ್ಟು, ತಮ್ ವಿಚಾರಕ್ಕ ತಾವು ಅಡ್ಡಾಗಿ ತಾವು ಏನ್ ಮಾಡ್ಬೇಕ್ ಅನ್ಕೊಂಡಿರ್ತಾರಲ್ಲಾ ಅದನ್ನ ಮಾಡಕತ್ತಾರ, ಅವ್ರ್ ಇವ್ರ್ ಮಾತ ಏನು ಕೇಳತಿಲ್ಲಾ. ಈಗ ಜನಾನು ಬದ್ಲ್ ಆಗ್ಯಾರ, ದೇಶನು ಬದ್ಲ್ ಆಗತೇತಿ, ಅದ್ರಿಂದ ನಾವು ನಮ್ಮ ವಿಚಾರಗಳನ್ನ ಬದ್ಲು ಮಾಡ್ಕೊಂಡು ಅಭಿವೃದ್ಧಿ ಕಡೆ ಹೋಗ್ಬೇಕಾಗೆತಿ.

Hai ಸ್ವಾತಿ, ಹೇಗಿದ್ದೀರಿ?

Hai ಪೂಜಾ, ನಾನು ಉಷಾರಿದ್ದೇನೆ. ನೀವು ಹೇಗಿದ್ದೀರಾ?

ಹಾ ಊಟ ಆಯ್ತು. ನಿಮ್ದು ಆಯ್ತಾ? ಏನ್ ಮಾಡಿದ್ರಿ ಊಟಕ್ಕೆ? ಹಾ ನಂದುಸ ಊಟ ಆಯ್ತು. ನಮ್ಗೆ ಇವತ್ತು ತರ್ಕಾರಿ. ನಿಮ್ಗೆ?

ಹಾ. ಮತ್ತೆ ಏನ್ ತಿಂಡಿ ಮಾಡಿದ್ರಿ?

ಇವತ್ತು ನಮ್ಗೆ ಪುಳಿಯೊಗರೆ ಇತ್ತು ಬೆಳಿಗ್ಗೆ. ಹೌದಾ. ದಿನಾಲು ತಿಂಡಿ ಏನ್ ಮಾಡುದಂತವೇ tension ಆಗ್ತದೆ, ತಲೆ ಬಿಸಿ ಆಗ್ತದೆ ನಮ್ಗೆ. ಹೌದು, ದಿನಾ ಎಂತ ಮಾಡುದಂತ ಗೊತ್ತಾಗುದಿಲಲ್ಲಾ.

ತಿಂದದ್ದೆ ತಿನ್ನುವಂತ ಹೇಳಿದ್ರೆ ಅದುಸ ಆಗುದಿಲ್ಲ.

ದಿನಾ ಒಂದೊಂದು ರುಚಿ ರುಚಿ ತಿನ್ನುವಂತಾ ಆಗ್ತದೆ. ಹೌದು. ಮನೆಯಲ್ಲಿ ಎಲ್ಲ ಕೇಳುದಿಲ್ಲ ಇಡ್ಲಿ, ದೋಸೆ ಎಲ್ಲ ಮಾಡಿದ್ರೆ ಸೇರುದಿಲ್ಲ, ಮಕ್ಳು ತಿನ್ನುದಿಲ್ಲ.

ಹ ಅವರಿಗೆ Maggi ಅದು ಇದು ಎಲ್ಲ ಬೇಕಾಗ್ತದೆ.

ಹೌದು. ಮತ್ತೆ ಬೆಳಿಗ್ಗೆಯಾದ್ದಾದ್ರೆ, ಮಧ್ಯಾಹ್ನದ್ದು ಶುರು ಆಗ್ತದೆ ನಮ್ಗೆ. ಹೌದು. ಮಧ್ಯಾಹ್ನ ಎಂತ.

ಹಾ, ಪದಾರ್ಥ ಎಂತ ಮಾಡುದು? ಅದೊಂದು ತಲೆಬಿಸಿ ಆಗ್ತದೆ ದಿನಾಲು ಎಂತ ಎಂತ ಮಾಡುದು ಅಂತ. ಏನ್ ಮಾಡ್ತೀರಿ ನೀವು? ತಿಂಡಿ ಎಲ್ಲ ಬೆಳಿಗ್ಗೆ?

ನಾನ್ ಅಂದ್ರೆ ನಂಗೆ ಜಾಸ್ತಿ ಅಡುಗೆ ಮಾಡ್ಲಿಕ್ಕೆ ಬರುದಿಲ್ಲ. ಹಾಗೆ ನಮ್ದು ಮನೆಯಲ್ಲೇ ಮಾಡ್ತಾರಲ್ಲಾ?

ಹಾಗೆ. ನಂಗೆ ಅಂದ್ರೆ ಜಾಸ್ತಿ ಅಂದ್ರೆ ನಂಗೆ ಕೋಳಿ, ಮೀನು ಆತರ ಅಂದ್ರೆ ಇಷ್ಟ.

ಆದ್ರೆ ತರ್ಕಾರಿ ಕೂಡ ನಂಗೆ ಇಷ್ಟವೇ, ನಂಗೆ ಯಾವುದುಸ ಆಗ್ತದೆ. ಅಂದ್ರೆ ತಿಂಡಿಯಲ್ಲಿ ಸ್ವಲ್ಪ ಅದೇ ನೀರ್ದೋಸೆ ಅಂತ ಎಲ್ಲ ಇದೆ ಅಲ್ಲಾ?

ಅದು ಸ್ವಲ್ಪ ನಂಗೆ ಅಷ್ಟು ಇಷ್ಟ ಆಗುದಿಲ್ಲ ಹಾಗೆ.

ಹ್ಮ್ ನಂಗೆ ಅದೇ ಎಲ್ಲ ಆಗ್ಬಹುದು ಇಡ್ಲಿ, ದೋಸೆ ಎಲ್ಲ. ಹ್ಮ್ duty ಗೆಲ್ಲ ಹೋಗುವಾಗ, ಕೆಲ್ಸಕ್ಕೆ ಹೋಗುವಾಗ ತಿನ್ಕೊಂಡು ಹೋಗ್ಲಿಕ್ಕೆ. ಮತ್ತೆ ಬೇರೆ ಎಂತ ಮಾಡುದಂತ ಆಗ್ತದೆ. ಹೌದು ಅದೇ ಕೆಲಸಕ್ಕೆ ಹೋಗಿ ಬಂದು ಅಡುಗೆ ಎಲ್ಲ ಮಾಡುದು ತುಂಬಾ ಕಷ್ಟ ಅಲ್ಲಾ? ಹೌದು. ಆಗುದಿಲ್ಲ ಕಷ್ಟ ಆಗ್ತದೆ. ಹೌದು, ಬೆಳಿಗ್ಗೆ ಬೇಗ ಏಳ್ಬೇಕು.

ಬೆಳಿಗ್ಗೆ, ಮಧ್ಯಾಹ್ನದೆಲ್ಲಾ ತಯಾರಿ ಮಾಡಿ ಹೋಗ್ಬೇಕಲ್ಲಾ? ಹೌದು ಹೌದು, ಕಷ್ಟ ಆಗ್ತದೆ ಅಡುಗೆಯೆಲ್ಲ ಮಾಡ್ಕೊಳ್ಳಿಕ್ಕೆ

ಹಾಗೆ. ಮತ್ತೆ ನೀವೊಬ್ಬರೆ ಮಾಡುದಾ ಅಡುಗೆ? ಹಾ ನಾನ್ ತಿಂಡಿಯೆಲ್ಲ ಮಾಡ್ತೇನೆ.

ಮತ್ತೆ ಊಟಕ್ಕೆಲ್ಲಾ ಅತ್ತೇಯೆಲ್ಲ ಮಾಡ್ತಾರೆ.

ಹಾ ನಮ್ಗೆ ಎಲ್ಲ ನಮ್ದು ಅತ್ತೆಯೆ ಮಾಡುದು, ಹಾಗೆ ನಂಗೆ ಅಷ್ಟು ಗೊತ್ತಿಲ್ಲ.

ಏನಾದ್ರು ಬಿಸಿ ಮಾಡುವ ಇದು ತಿನ್ನುದು, ಹಾಗಿದ್ರೆ ಆದ್ರೆ ಮಾಡ್ತೇನೆ.

ಅಡಿಗೆಯದ್ದೆಲ್ಲಾ ಗೊತ್ತಿಲ ಹಾಗೆ.

ನಿಮ್ಗೆ special ಮಾಡ್ಲಿಕ್ಕೆ ಬರುದಿಲ್ವಾ ಅಡಿಗೆಯಲ್ಲಿ? ಹಾ ಬರ್ತದೆ, ಅಡಿಗೆ ಮಾಡ್ಲಿಕ್ಕೆ ಬರ್ತದೇ.

ಮಾಡ್ತೇನೆ, ಒಮ್ಮೊಮ್ಮೆ ಮಾಡುತ್ತೇನೆ ಏನಾದ್ರು ಒಂದು ರುಚಿಯಾಗಿ. ತಿನ್ನುವಂತಾ ಆದಾಗ ಏನಾದ್ರು ಒಂದು ಮಾಡುವಂತಾ ಆಗ್ತದಲ್ಲ?

ಆವಾಗ ಒಮ್ಮೆ ಹೀಗೆಯೆ ಮಾಡಿ ನೋಡುವಂತ ಹೇಳಿ ಏನಾದ್ರು ಒಂದು special ಮಾಡುದು ಇಲ್ಲಾಂತ ಹೇಳಿದ್ರೆ, ಮನೆಯಲ್ಲೇ ಮಾಡ್ತಾರಲ್ಲಾ? ಈಗ, ಈಗ ಎಲ್ಲ mobile ಲಲ್ಲೆ ಸಿಗ್ತದಲ್ಲಾ, YouTube ನೋಡಿದ್ರೆ ಆಯ್ತು ಮಾಡಿದ್ರೆ ಆಯ್ತು.

YouTube ಅಲ್ಲಿ ಈಗ ಎಂತ ಬೇಕು ಅಡಿಗೆಯೆಲ್ಲ ready ಇರ್ತದೆ ಅಲ್ಲಿ.

ಆಯ್ತು ನಾನು ಸ್ವಲ್ಪ busy ಇದ್ದೇನೆ ಮತ್ತೆ ಮಾಡ್ತೇನೆ ಆಯ್ತಾ?

ನಾನೀಗ ಶಾಲೆ ಬಿಟ್ಟು ಒಂದು ಇಪ್ಪತ್ತು ವರ್ಷ ಆಯ್ತು, ಆವ್~ ಆದ್ರೂಸಾ ನಂಗೀಗ ಸ್~ ಎಲ್ಲಾ ನಮ್ಮ ಶಾಲಾ ದಿನಗಳು ತುಂಬಾ ನೆನಪಾಗ್ತದೆ. ನಂಗೆ. ಅಂದ್ರೆ ನಾನು ಒಂದನೇ class ಇಂದ ಏಳನೇ ತರಗತಿ ತನಕ ನಾನ್ ನಮ್ದು ಮನೆ ಹತ್ತಿರನೇ ಇತ್ತು ಶಾಲೆಯೆಲ್ಲ. ಮತ್ತೆ ಎಂಟು, ಒಂಬತ್ತು, ಹತ್ತಕ್ಕೆ ನಮ್ಗೆ ಒಂದು ಒಂದು ಒಂದುವರೆ ಆ kilometer ಹೋಗ್ಲಿಕ್ಕಿತ್ತು. ಮಧ್ಯಾಹ್ನ ಊಟ ಎಲ್ಲಾ ನಾವು ಹಿಡ್ಕೊಂಡ್ ಹೋಗುದ್. ಅಂದ್ರೆ ಮದ್ ~ ಮದ್ಲೇ ದಿವ್ಸದ ಅನ್ನ, ಅದೆಲ್ಲಾ ನೆನಪಾಗ್ತದೆ ನಂಗೆ. ಅಂದ್ರೆ ಮದ್ಲಿನ್ ದಿವ್ಸ ನಾವು ಇದ್ದದ್ದ ಅನ್ನ ಉಳಿದದ್ದನ್ನು ತಕೊಂಡ್ ಹೋಗುವಂತದ್ದು. ಹಾಗೆಲ್ಲಾ ಒಂದು ಆ ದಿನ ಒಂದು ತುಂಬಾ ಒಳ್ಳೆ ದಿನಗಳು ಎಲ್ಲರೊಟ್ಟಿಗೆ ಆ ಒಂದ್ ಆಡಿದ ದಿನ, ಎಲ್ಲಾಸ ನನಗೀಗ ನೆನಪಾಗ್ತದೆ.